ಲಿ ವಿವಿಧ ರೀತಿಯ ಅಂಗಡಿಗಳು ಕಾಣಿಸುತ್ತಿದೆ ಅಂಗಡಿಗಳ ಮೇಲೆ ಪಲಕಗಳು ಕಾಣಿಸುತ್ತಿದೆ .

ಈ ಕಟ್ಟಡವನ್ನು ತುಂಬಾ ಸುಂದರವಾಗಿ ಕಾಣಿಸಿಕೊಳ್ಳುತ್ತಿದೆ. ಇದನ್ನು ಕಲ್ಲುಗಳಿಂದ ಮಾಡಿರುತ್ತಾರೆ.

ಈ ಗುಹೆ ಇವು ನೋಡಲು ಅತ್ಯಂತ ವಿಶೇಷವಾಗಿ ಕಾಣಿಸುತ್ತಿದೆ .

ಮತ್ತು ಗಿಡಗಳು ಹಚ್ಚ ಹಸಿರಾಗಿ ಅದ್ಭುತವಾಗಿ ಕಾಣಿಸ್ತಿದೆ .